ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸುತ್ತಾ ಇದೆ ಆರ್ಬನ್ ಉತ್ಸವ ಹಾಗೆ ಎಸ್.ಬಿ.ಐ ಬ್ಯಾಂಕ್ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಕೂಡ ನೋಡಬಹುದು ಇಲ್ಲಿ ಎರೆಡು ಸ್ಕೂಟಿ ಒಂದು ಬೈಕ್ ಅನ್ನ ಕೂಡ ನಿಲ್ಲಿಸಿದ್ದಾರೆ ಅಲ್ಲಿ ಹೂವಿನ ಪಾಟ್ ಗಳನ್ನ ಕೂಡ ನಾವು --

ಕೆಳಗಡೆ ಒಂದು ಚಿಕ್ಕ ಪಾರ್ಕ್ ಇದೆ ಮತ್ತು ಕೆಳಗಡೆ ಹುಲ್ಲು ಮತ್ತೆ ಅಲ್ಲಿ ಗಿಡಗಳು ಬೆಳಸಿದ್ದಾರೆ ಇಲ್ಲಿ ಆ ರೂಂಗಳು ಹಾಗೂ ಪೋಟ ಇದೆ ಮತ್ತು ಒಂದು ಕಿಡಕಿ ಕುಡಕಾ ಣಿಸುತ್ತಿದೆ .